ಇಲ್ಲಿ ಮೊಗ್ಗಿನ ಜಡೆಯು ಸಹ ಕಾಣಿಸುತ್ತಾ ಇದೆ ಗುಲಾಬಿಯ ಹೂವುಗಳಿಂದ ತಯಾರಿಸಿರುವ ಹಾರವಿದು ನೋಡಲು ತುಂಬಾ ಚೆನ್ನಾಗಿ--

ಹತ್ರದಲಿ ಕಾಣಿಸುತಾಯಿರುವುದು ಇದೊಂದು ಅದ್ಭುತವಾದ ತಾರೆ ನೋಡಲು ಒಂದು ಮರ ಗಿಡಗಳನು ಬೆಳೆಸಿದಾರೆ.